ಅಲ್ಲಿ ಕುರಾನ್ ಓದ್ತಾರೆ ಅ ಅ ಅವರ ಕಷ್ಟಯಲ್ಲ ಅಹ್ ಅಹ್ ಇದಾಗಿ ಸರಿಯಾಗಿ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೇಳಿಕೊಂಡು ಒಟ್ಟಿಗೆ ಪ್ರೇಯರ್ ಮಾಡ್ಕೊಂಡು ಅಹ್ ಅಹ್ ಬರ್ತಾರೆ

ಅಹ್ ಅಹ್ ಅವರು ಇವಿನಿಂಗ್ ಹೋಗಬೇಕಾದ್ರೆ ಈಗ ಮೈಸೂರಿಂದ ಮಂಡ್ಯಕ್ಕೆ ಹೋಗೋರು ಇರ್ತಾರೆ ಶ್ರೀರಂಗಪಟ್ಟಣಕ್ಕೆ ಹೋಗೋರು ಇರ್ತಾರೆ ಅಲ್ಲಿ ಹೋಗೋ ತನಕ ಒಂದು ಇವಿನಿಂಗ್ ಒಂದ್ ಫಿಲ್ಟರ್ ಕಾಫಿ ಕುಡಿದರೆ ಅವರಿಗೂ ಫುಲ್ ಸ್ಟ್ರೆಸ್ ರಿಲೀಫ್ ಆಗುತ್ತೆ.